ಒಂದು ಪಕ್ಷಿ ಇದೆ ಸುತ್ತ ಮುತ್ತಲು ಮರಗಳಿವೆ ಮತ್ತು ಗೇಟ್ ಇದೆ ಮತ್ತು ಆ ಹಕ್ಕಿ ಅಹ್ ಪಕ್ಷಿ ಬಹಳ ಸುಂದರವಾಗಿದೆ ಅದರ ಬಣ್ಣ ಕರಿ ಬಣ್ಣ ಇದೆ ಮತ್ತು ಅದರ ಕಾಲು ಬಿಳಿ ಕಾಲು ಇದೆ.

ದಾಣ ಇದೆ ಬಸ್ ನಿಲ್ದಾಣ ಇದೆ ಇಲ್ಲ ಬಸ್‌ ಬಹಳ ನಿಂತಿದೆ .

ಇದು ಒಂದು ಚಿರತೆ ಅದು ಮಲಕೊಂಡೈತೆ ಮತ್ತು ಬೆಳಿ ಒಳಗಡೆ ಹಾಕಿದ್ದಾರೆ'' ಅದರ ಬಣ್ಣ ಕರಿ ಮತ್ತು ಹಳದಿ ಬಣ್ಣ ಹೊಂದಿದೆ ಮತ್ತು ಅದು ಎಷ್ಟು ಮಲಗಿದೆ ನೋಡಿದ್ದೀರಾ .

ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಜಾರು ಬಂಡಿ ಬಹಳ ದೊಡ್ ಇದೇ ಮತ್ತು ಅಲ್ಲಿ ನೀರು ಹರಿಯುತ್ತಿದೆ. ಮತ್ತು ಒಬ್ಬ ವ್ಯಕ್ತಿ ಕುಂತಿದ್ದಾನೆ. ಸುತ್ತಮುತ್ತಲು ಗಿಡಮರ ಇದೆ ಮತ್ತು ಒಂದು ಮನೆ ಇದೆ ಇಶ್ ಮನೆ--

ಇಲ್ಲಿ ಒಂದು ಗಾರ್ಡನ್ ಇದೆ ಬಹಳ ಸುಂದರವಾಗಿದೆ ಮತ್ತು ಕಲರ್ ಬಹಳ ಚೆನ್ನಾಗಿದೆ ಇದೆ ಮತ್ತು ಗೇಟ್ ಇದೆ ಸುತ್ತಲೂ ಮುತ್ತಲೂ ಗಿಡ ಮರ ಇದೆ ಎಲ್ಲ ಬಹಳ ಸುಂದರವಾಗಿದೆ.

ಇದು ಗಿಡ ಮರ ಬಹಳ ಸುಂದರವಾಗಿದೆ. ಮತ್ತು ಪೇಂಟಿಂಗ್ ಬಹಳ ಸುಂದರವಾಗಿದೆ. ಪೇಂಟಿಂಗ್ ಕೆಂಪು ಹಸಿರು ಆರೆಂಜ್ ಬಹಳಯಿ--

ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಳ್ಳಾರಿಯಲ್ಲಿ ಇದೆ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಒಂದು ಕಾರ್ ನಿಂತಿದೆ ಗಾರ್ಡನ್ ತರ ಮಾಡಿದಾರೆ ಮತ್ತು ಮರ ಬಹಳಷ್ಟು ಚೆನ್ನಾಗಿದೆ.

ಇದು ಆಕ್ಸಿಸ್ ಬ್ಯಾಂಕ್ ಬಳ್ಳಾರಿಯಲ್ಲಿ ಇದೆ ಒಬ್ಬ ಒಳಗೆ ಹೋಗುತ್ತಿದ್ದಾನೆ ಸುತ್ತಲು ಗಾ ಗಾಡಿ ನಿಂತಿದೆ ಮತ್ತು ಗಿಡ ಮರಗಳು ಬಹಳಷ್ಟು ಚನ್ನಾಗಿ ಬೆಳೆದಿದೆ.

ಇಲ್ಲಿ ಒಂದು ರಸ್ತೆ ಬಹಳಷ್ಟು ಮಂದಿ ಹೋಗುತ್ತಿದ್ದಾರೆ ಮತ್ತು ಕಂಬ ಹಾಕಿದ್ದಾರೆ ಮತ್ತು ಮರ ಕಾಣಿಸು ಬಹಳ ಮರಗಳು ಇವೆ ಮತ್ತು ಮೋಡ ಚನ್ನಾಗಿದೆ ಮತ್ತು ಬಿಲ್ಡಿಂಗ್ ಇದೆ ಬಹಳಷ್ಟು ಚನ್ನಾಗಿ ಮಾಡಿದ್ದಾರೆ.

ಕಲ್ಲರ್ ಬಿಳಿ ಬಿಳಿ ಬ ಬ ಬಣ್ಣ ಇದೆ ಮತ್ತು ಆರೆಂಜ್ ಬಣ್ಣ ಇದೆ ಮತ್ತು ಕೆಂಪು ಬಣ್ಣ ಇದೆ ಬಹಳಷ್ಟು ಸುಂದರವಾಗಿದೆ.